ಸುಂದರವಾಗಿ ಕಾಣುತ್ತಿರುವ ಹಚ್ಚ ಹಸಿರಿನ ಗಿಡಗಳು ಬೆಟ್ಟ ಗುಡ್ಡಗಳು ಆಕಾಶ ಮೋಡಗಳು ಸುಂದರವಾಗಿ ಕಾಣುತ್ತಿ-ಕಾಣುತ್ತಿದೆ .

ಹೋಟೆಲ್ ಆದರ್ಶಾ ಪ್ಯಾಲೇಸ್ . ಈ ಒಂದು ಹೋಟೆಲ್ ನಲ್ಲಿ ತುಂಬಾ ದುಬಾರಿಯ ತಿನ್-ಊಟ ಇರುತ್ತದೆ. ಆದ್ರೆ ತುಂಬಾ ರುಚಿಕರವಾಗಿರುತ್ತದೆ.

ಈ ಆದರ್ಶ ಪ್ಯಾಲೇಸ್ ಹೋಟೆಲ್ ಬೆಳಗಾವಿ ನಗರದಲ್ಲಿದ್ದು ಅನೇಕ ಜನರು ಇಲ್ಲಿ ಬರ್ತಿರ್ತ್ತಾರೆ.

ಈ ಚಿತ್ರದಲಿ ರೈಲ್ವೆ ನಿಲ್ದಾಣವನು ಕಾಣಬಹುದು ಇಲ್ಲಿ ಈ ರೈಲ್ವೆ ನಿಲ್ದಾಣವು ಖಾನಾಪುರ ತಾಲ್ಲೂಕಿನ ರೈಲ್ವೆ ನಿಲ್ದಾಣವಾಗಿದೆ.

ಇಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸುಮಾರ್ ಪ್ರಯಾಣಿಕರು ತಮ್ಮ ರೈಲ್ವೆಗೋಸ್ಕರ ಕಾದು ಕೋಳಿತ್ತಿದ್ದಾರೆ ಇನ್ನು ಕೆಲವರು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಾರೆ.

ಈ ಇದರ ಎದುರಗಡೆ ಅವರು ಸುಮಾರು ಶೋ ಗಿಡಗಳನು ಇಟ್ಟಿದ್ದಾರೆ ಇದರಿಂದಾ ಆಕರ್ಷಣೆ.--

ಈ ಒಂದು ಕೇಂದ್ರದಲ್ಲಿ ನಮಗೆ ಎಲ್ಲಾ ಕ್ರೀಡೆಗಳಿಗೆ ಬೇಕಾಗುವಂತಹ ಸಾಮಗ್ರಿಗಳು ಸೀಗುತ್ತದೆ.

ಸುಂದರವಾಗಿ ಕಾಣುತ್ತಿರುವ ಹಚ್ಚ ಹಸಿರಿನ ಗಿಡಗಳು ಬೆಟ್ಟ ಗುಡ್ಡಗಳು ಆಕಾಶ ಮೋಡಗಳು ಸುಂದರವಾಗಿ ಕಾಣುತ್ತಿ-ಕಾಣುತ್ತಿದೆ.

ಈ ಗಣೇಶ್ ನವಿಲ ಮೇಲೆ ಕುಳಿತುಕೊಂಡು ನಾಟ್ಯ ಮಾಡುತ್ತಿದ್ದಾನೆ.